ಹ್ಮ್ ಎಲ್ಲ ತರದ ಫಿಶ್ ಗಳು ವೆರೈಟಿ ಆಫ್ ಫಿಶ್ ಗಳು ಸಿಗ್ತವೆ ಹಮ್ ಈ ಫಿಶ್ ತಿನ್ನುವವರು ಇಲ್ಲಿಗೆ ಹೋಗಿ ಫಿಶ್ ನ್ನು ತೆಗೆದುಕೊಂಡು ಹಮ್--

ಹಾಂ ಪ್ರಶಸ್ತಿ ಪಾರ್ಟಿ ಯಲ್ಲಿ ಎಲ್ಲರು ಬಂದು ಡ್ಯಾನ್ಸ್ ಮಾಡುವುದು ಫ್ರೆಷೆರ್ಸ್ ಸೀನಿಯರ್ಸ್ ಮತ್ತೆ ಜೂನಿಯರ್ಸ್ ಎಲ್ಲ ಚೆನ್ನಾಗಿ ಮಿಂಗ್ಲ್ ಆಗೋದು ಎಲ್ಲ ಆಗ್ತದೆ .

ಇನ್ನು ಇದು ಟೀ ಸ್ಟಾಲ್ ಆಮ್ ಕಾಫಿ ಟೀ ಎಲ್ಲ ಕುಡಿಯೋದಾದ್ರೆ ಸ್ಮಾಲ್ ಸ್ಮಾಲ್ ಅಂಗಡಿಗಳಲ್ಲಿ .

ಇದ್ದಾರೆ ಹತ್ರ ಆದ ಪ್ಲೇಸ್ .

ಧರ್ಮಸ್ಥಳ ಅಂತ ಪ್ಲೇಸ್ ಅಲ್ಲಿ ಈ ದೈವ ಸ್ಥಾನಕ್ಕೆ ಹತ್ತಿರವಾಗಿ ಮ್ಯೂಸಿಯಂ ಇರ್ತದೆ ಅಲ್ಲಿ ಒಂದು ಅಲ್ಲಿ --